ಈ ರಸ್ತೆಯ ಪಕ್ಕದಲ್ಲಿ ಒಬ್ಬ ಅಜ್ಜಿ ಕೂತಿದಾರೆ ಅವ್ರು ಹೂ ಮಾರ್ತೀದಾರೆ.

ಇಲ್ಲಿ ಒಂದು ಚಿಕ್ಕ ಅಂಗಡಿಯಿದೆ ಅಲ್ಲಿ ಒಂದು ಕಾರ್ ನಿಂತಿದೆ ಒಂದುಂಬುಇಲ್ಡಿಂಗ್ ಇದೆ ಅದರ ಮೇಲೆ ಧಾರವಾಡ ವೆಸ್ಟ್ ಪಕ್ಕದಲ್ಲಿ ಒಂದ್ ಬಿಲ್ಡಿಂಗ್ ಕಟ್ಟುತ್ತಿದ್ದಾರೆ .

ಅಲ್ಲಿ ಒಂದು ರಸ್ತೆ ಕಾಣಿಸ್ತಾಯಿದೆ. ಇಲ್ಲಿ ಒಂದು ಬಸ್ಸ ನ್ನು ಕಾಣಬಹುದು. ಒಂದು ಸರ್ಕಲ್ ಇದೆ. ಅಲ್ಲಿ ಒಂದು ಸ್ಟಾಚು ನು ಕೂಡಾ ಹಾಕಿದ್ದಾರೆ. ಅಲ್ಲಿ ಒಂದು ದೊಡ್ಡ ಮಾರಾ ಇದೆ.